ನನ್ ತಂಗಿ ಅಲ್ಲೇ ಕೂಡ ಓದ್ತಾ ಇದಾಳೆ ಯಾಕಂದ್ರೆ ನಮ್ ಮನೆ ಇಂದ ವಿದ್ಯಾವರ್ಧಕ ಕಾಲೇಜು ಗೆ ತುಂಬಾ ಹತ್ರ ಇರೋದ್ರಿಂದ ಅಪ್ ಅಂಡ್ ಡೌನ್ ಮಾಡಕ್ಕೆ ತುಂಬಾ ಈಜಿ ಆಗತ್ತೆ ಅಂತ ಅವಳ್ ಅಲ್ಲೇ ಓದ್ತಿದ್ದಾಳೆ

ಅಲ್ಲಿ ಆ ಡೈರಿ ಅಲ್ಲಿ ಎರಡ್ ಇಷ್ಟ ಪಡೋ ಐಟಂ ಯಾವ್ದು ಅಂತಂದ್ರೆ ಒಂದು ಪೇಡ ಮತ್ತೆ ಪೆಪ್ಸಿ ನಾನ್ ಅದನ್ನ ಕುಡ್ದಿ ಇಲ್ಲ ತಿಂದಿ ಬರೋ ತಂಕ ನಾನ್ ಮನೆಗೆ ಬರಲ್ಲ ಅಮ್ಮನ್ ಹತ್ರ ದುಡ್ ಇಸ್ಕೊಂಡು ಅದನ್ ತಿಂಬಿತ್ ಕುಡ್ಬಿಟ್ ನಾನ್ ಮನೆಗ್ ಬರಡು ಅಷ್ಟ್ ಇಷ್ಟ ಪಡ್ತೀನಿ.

ಅದ್ರಲ್ಲೂ ನಮ್ ಅಮ್ಮಂಗೆ ಡಾಕ್ಟರ್ ರಾಜಕುಮಾರ್ ಅಂದ್ರೆ ತುಂಬಾ ಇಷ್ಟ ಅವರ ಮೂವಿ ಸಾಂಗ್ ಸ್ ಗಳ್ನ ಬಂತಕ್ಶಣ ಪ್ಲೇ ಮಾಡ್ ಮಾಡ್ಡೇ ಬುಡೋದಿಲ್ಲ

ಆದ್ರೆ ಆಗಿನ ಕಾಲದಲ್ಲಿ ಹ್ಮ್ಮ್ ಆ ಫೋನ್ ನ ಬಳಸ್ತಿದ್ ರೀತಿನೇ ಬೇರೆ ತುಂಬಾ ಚನ್ನಾಗ್ ಬಳಸ್ತಾ ಇದ್ರೂ ಆಗಿನ್ ಕಾಲದ್ ಫೋನ್ ನೋಡದೆ ತುಂಬಾ ಕಡಿಮೆ ಆಗ್ಬಿಟೈತೆ.

ಬರಿ ಪಾರ್ಟಿಸ್ಪೇಟ್ ಮಾಡ್ತಾ ಇರ್ಲಿಲ್ಲ ಬೆರೆವರು ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ತುಂಬಾ ಎನ್ಕರೇಜ್ ಮಾಡ್ತಿದ್ದೆಅಷ್ಟ್ ಇಷ್ಟ ಪಟ್ಟಿ ಸ್ಪೋರ್ಟ್ಸ್ ಗೆ ಜಾಸ್ತಿ ಎಫರ್ಟ್ ಹಾಕ್ತಿದ್ದೆ ಅಷ್ಟ್ ತುಂಬಾ ಇಷ್ಟ ಸ್ಪೋರ್ಟ್ಸ್ ಕಂಡ್ರೆ ಅದ್ರಲ್ಲೂ ರನ್ನಿಂಗ್ ರೇಸ್ ಅಂದ್ರೆ ತುಂಬಾ ಇಷ್ಟ

ಮತ್ತೆ ಅದ್ನ ನೋಡಿ ಪೊಲೀಸ್ ನವರು ತುಂಬಾ ಫೈನ್ ಹಾಕಿದ್ದಾರೆ ಹ್ಮ್ಮ್ ಆ ಈ ಪಾರ್ಕಿಂಗ್ ಇಂದ ತುಂಬಾ ಕಿರ್ಕಿರಿ ಆಗ್ತಾ ಇದೆ ಓಡ್ ಆಡಾಕ್ ಆಗ್ತಾ ಇಲ್ಲ